ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಗ್ರೀನ್ ಶಾಪಿಂಗ್ ಬೋರ್ಡ್ ನೋಡಲು ಇಲ್ಲಿ ಹಲವಾರು ತರದ ಡ್ರಮ್ಗಳು ಮತ್ತು ಪ್ಲಾಸ್ಟಿಕ್ ಐಟೆಮ್ಗಳು ಸಹ ದೊರೆಯುತ್ತವೆ.

ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ಎನೆಂದರೆ ಇಲ್ಲೊಂದು ಕೋಕೋ ಕೋಲಾ ಅಂಗಡಿಯು ಸಹ ಕಾಣಿಸುತ್ತಿದೆ ನೋಡಲು ಹಲವಾರು ಚಿಪ್ಸ್ಗಳನ್ನು ಇಲ್ಲಿ

ನಂದಿನಿ ಪರ್ಲೌರ್ ಎಂದು ಹೇಳಬಹುದು. ಇಲ್ಲಿ ಫ್ರಾಂಚ್ ಐ.ಪಿ. ಔಟ್ಲೇಟ್ ಎಂದು ಬರೆಯಬಹುದು. ಶಿವಮೊಗ್ಗ ದ್ರಾವನಗೆರೆ ಮತ್ತು ಚಿತ್ರದುರ್ಗ ಹಾಲು--

ಎಲ್ಲಾ ತರಹದ ಮಸಾಲೆ ಐಟಂ ಗಳು ಸಹ ಪ್ಯಾಕೆಟ್ ನಲ್ಲಿ ದೊರೆಯುತ್ತವೆ ನೋಡಲು ಇದೊಂದು ಡ್ರೈ ಫಿಶ್ ಅಂಗಡಿ ಎನ್ನಬಹುದು ನೋಡಲು ಅದ್ಭುತವಾದ ಚಿತ್ರ ಇದಾಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಹೇ ನೆಂದರೆ ಇದೊಂದು ಅದ್ಭುತವಾದಂತಹ ಗಾಂಧಿ ಪಾರ್ಕ್ ಎನ್ನಬಹುದು ಇದು ನಮ್ಮ ಶಿವಮೊಗ್ಗದಲ್ಲಿ ಕಂಡುಬರುವಂತಹ ಒಂದು ಗಾಂಧಿ ಪಾರ್ಕ್ ಆಗಿದೆ ಇದು ನೋಡಲು ಎಕರೆಗಟ್ಟಲೆ ಇರುವಂತಹ ಒಂದು ಪಾರ್ಕ್ .

ನೋಡಲು ತುಂಬಾ ಸ್ವಚ್ಛತೆಯಿಂದ ಕಾಣಿಸುತ್ತಿದೆ ಹಾಗೂ ಇಲ್ಲಿ ನೋಡಲು ಕಂಬಿ ಸರಳಗಳನ್ನು ಸಹ ಹಾಕಿಸಲಾಗಿದೆ ತುಂಬಾ ಅದ್ಭುತವಾಗಿದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಏನೆಂದರೆ ಇದೊಂದು ಅದ್ಭುತವಾದ ಚಿತ್ರ ನೋಡಲು ಇಲ್ಲಿ ಕಾರುಗಳನ್ನು ಸಾಲಾಗಿ ನಿಲ್ಲಿಸಿದ್ದಾರೆ ಸುತ್ತಲೂ ವಿಶಾಲವಾದಂತಹ ಒಂದು ಗಿಡ ಮರಗಳು ಸಹ ಇದ್ದಾವೆ.